ಕ್ರಿಕೆಟ್ ಬಾಲ್ ಕ್ರಿಕೆಟ್ ಬಾಲ್ ಸಾಮಾನ್ಯವಾಗಿ ಚಿಕ್ಕವರಿಂದ ಹಿಡಿದು ಯುವಕರುವರೆಗೂ ಆಹ್ಹ್ ಇವಾಗ ಎಲ್ಲ ವಯಸ್ಸು ಅದವರು ಕೂಡ ಯೂಸ್ ಮಾಡ್ತಾಯಿದ್ದರೆ ಕ್ರಿಕೆಟ್ ಆಡೋದಿಕ್ಕೆ ಬಹಳ ಬಹಳ ಯೂಸ್ ಮಾಡೋದು ಕ್ರಿಕೆಟ್ ಆಡೋದಿಕ್ಕೆ ಆಗ್ಲಿ ಮತ್ತೆ ಚಿಕ್ಕವರಿಗೂ ಕೂಡ ತುಂಬಾನೇ ಇಷ್ಟ ಕ್ರಿಕೆಟ್ ಗೇಮ್ ಅದರಲ್ಲಿ ಮುಖ್ಯವಾಗಿ ಯೂಸ್ ಮಾಡೋವಂತದ್ದು ಬಾಲ್ ಬಾಲ್ ಅನ್ನೋದು ತುಂಬಾನೇ ಮುಖ್ಯ.

ಹಾಸ್ಟೆಲ್ ಹಾಸ್ಟೆಲ್ ಬಂದ್ಬಿಟ್ಟಿ ಇವಾಗ ಪ್ರತಿಯೊಂದು ಇರುವಂತಹ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಲ್ಲಿ ಪ್ರತಿಯೊಂದು ಹಾಸ್ಟೆಲ್ ವೆವಸ್ಥೆ ಕೂಡ ಇದೆ ಹಾಸ್ಟೆಲ್ ವೆವಸ್ಥೆ ಇರೋದರಿಂದ ಬಾಯ್ಸ್ ಗೆ ಸಪರೇಟ್ ಗರ್ಲ್ಸ್ ಗೆ ಸಪರೇಟ್ ಇತರ ಎಲ್ಲ ಇದೆ ಹಾಸ್ಟೆಲ್ ವೆವಸ್ಥೆಗಳು ಅದರ ಇನ್ಸ್ಟಾ ಸ್ಟಾಕ್ಚರ್ ಕೂಡ ಅದರ ಕನ್ಸ್ಟ್ರಕ್ಷನ್ ಕೂಡ ತುಂಬಾನೇ ಚೆನ್ನಾಗಿ ಮಾಡ್ತಾಯಿದ್ದರೆ ಇವಾಗ ಹಾಸ್ಟೆಲ್ ದು.

ಪಾರ್ಕಿಂಗ್ ಪ್ಲೇಸ್ ಪಾರ್ಕಿಂಗ್ ಪ್ಲೇಸ್ ಬಂದ್ಬಿಟ್ಟು ಬೈಕ್ ಅಲ್ಲೇ ನಾವು ಎಲ್ಲ ನಾರ್ಮಲ್ ಆಗಿ ಅಂದ್ರೆ ಬೈಕ್ ನ ಸ್ಕೂಟಿ ಒಂದ್ ಕಡೆ ಬೈಕ್ ಒಂದ್ ಕಡೆ ಪಾರ್ಕ್ ಮಾಡೋದು ಮತ್ತೆ ಕಾರ್ ನ ಒಂದ್ ಕಡೆ ಪಾರ್ಕ್ ಮಾಡೋದು ಇತರ ಎಲ್ಲದೂ ಲೋಭಿ ಮಾಡಿರ್ತ್ತಾರೆ ಬೈಕ್ ನ ಪಾರ್ಕ್ ಮಾಡೋದು ಒಂದು ಕಡೆ ಕಾರ್ ನ ಪಾರ್ಕ್ ಮಾಡೋದು ಒಂದು ಕಡೆ ಪಾರ್ಕಿಂಗ್ ಇರೋದರಿಂದ ಕೂಡ ಎಲ್ಲ ಸ್ಟೂಡೆಂಟ್ ಸ್ಗೆ ಹೆಲ್ಪ ಆಗುತ್ತೆ ಎಲ್ಲಿ ಎಲ್ಲಿ ಅತರ ಟ್ರಾಫಿಕ್ ಆಗ್ದೇ ಇರುತರ ಆದುನು ಕೂಡ ತುಂಬಾ ಹೆಲ್ಪ ಆಗು--

ಕೋಟೆಗಳು ಕೋಟೆಗಳು ಬಂದು ಬಿಟ್ಟು ಪ್ರಾಚೀನ ಕಾಲದಿಂದ ಆವಾಗಿನ ಕಾಲದಿಂದ ಆ ಕೋಟೆಗಳನ್ನೆಲ್ಲ ನೋಡ್ಕೊಂಡು ಬರ್ತಿದೀವಿ ಈ ಕೋಟೆಗಳನ್ನ ಕಟ್ಟಿದ ಅವಾಗ ಬ್ರಿಟಿಷ್ ಅವರು ಈದಿದ್ದ ಕಾಲದಲ್ಲಿ ಕೋಟೆಗಳನ್ನ ಕಟ್ಟಿದ್ದಾರೆ ಮತ್ತೆ ನಮ್ಮ ರಾಜರು ಕೂಡ ಕಟ್ಟಿದ್ದಾರೆ ಕೋಟೆಗಳೆಲ್ಲ ಇವಾಗ ಇವಾಗ ಅವೆಲ್ಲ ಪ್ರವಾಸಿತಾಣಗಳು ಆಗಿದಾವೆ ಅಂದ್ರೆ ಪ್ರವಾಸಿತಾಣಗಳು ಕೂಡ ಇವಾಗೆಲ್ಲ ಟೂರಿಸ್ಟ್ ಪ್ಲೇಸ್ ಅದಿಕ್ಕೇ ಕೋಸ್ಕರ ನಾವು ಇವಾಗ ತುಂಬಾನೇ ಇದು--